ಮತ್ತೆ ಇಲ್ಲಿ ಬೇಕರಿಯಲ್ಲಿ ಯಾರು ಇಲ್ಲ ಮತ್ತೆ ಫುಡ್ ಫ್ಯಾಷನ್ ಅಲ್ಲಿ ಒಂದು ಹುಡುಗಿ ಇದ್ದಾರೆ ಅವ್ರು ಒಂದು ಬ್ಯಾಗ್ ಸಿಕ್ಕಾಕೊಂಡಿದ್ದಾರೆ. ಹಾಗೆ ಈ ಕಡೆ ಏರ್ಟೆಲ್ ಇದೆ ಡಿಸ್ ಪ್ಲೇ ಕೂಡ ಹಾಕಿದ್ದಾರೆ.

ಗುರು ಕೃಪಾ ಟ್ರೇಡರ್ಸ್ ಅಂತಲೂ ಕೂಡ ಇದೆ ಮತ್ತೆ ಅದರ ಕೆಳಗೆ ಗಾಯತ್ರಿ ಮೆಡಿಕಲ್ಸ್ ಅಂತಲೂ ಇದೆ.

ಊ-ಉಜ್ಜಿರೆ ಅಂತ ಇದೆ. ಫೋನ್ ನಂಬರ್ ಟೂ ತ್ರೀ ಸಿಕ್ಸ್ ಸೆವೆನ್ ತ್ರೀ ಝೀರೋ ಅಂತ ಇದೆ. ಮತ್ತೆ ಇದು ತಿನ್ನೋ ಐಟಂ ಗಳೆಲ್ಲಾ ಹಾಕ್ಕಿದ್ದಾರೆ. ಇದೊಂದು ಬೇಕರಿ ಕುರ್ಕುರೆ ಮತ್ತೆ ಲೈಟ್ಸ್ ಹಾಕ್ಕಿದ್ದಾರೆ ಅಷ್ಟೇ.

ಕಾರ್ ಪಾರ್ಕಿಂಗ್ ಇದು ಬೈಕ್ ಪಾರ್ಕಿಂಗ್ ಅನ್ಸುತ್ತೆ ಸ್ಕೂಟಿಗಳು ಇದಾವೆ ಬೈಕ್ ಗಳು ಇದಾವೆ ಮತ್ತೆ ಇಬ್ರು ಮನಷರು ಇದ್ದಾರೆ. ಮತ್ತೆ ಅಲ್ಲಿ ಅಂಗಡಿ ಅಲ್ಲಿ ಏನೋ ಒಬ್ರು ಏನೋ ತೊಗೊಂತ್ತಿದಾರೆ.